ಕೆಲವಂಧಿಷ್ಟು ಮಂದಿ ಮಾತಾಡಿಕೊಳ್ಳುತ್ತಿದ್ದಾರೆ ನೋಡು ನೋಡುತ್ತಿದ್ದಂತೆಯೇ ನೋಡುತ್ತಿದ್ದರೆ ಹೇಗೆ ಮಾಡಬೇಕೆಂದು ಗೊತ್ತಿಲ್ಲ.

ಇಲ್ಲಿ ಹೊರಗಡೆ ಡೆಸ್ಕ್ ಗಳನ್ನೂ ಹಾಕಿದ್ದಾರೆ ಅದರ ಮೇಲೆ ಮಕ್ಕಳು ಕುಳಿತುಕೊಂಡು ಆಕ್ಟಿವಿಟಿ ಗಳನ್ನೂ ಮಾಡುತ್ತಿದ್ದಾರೆ ಮತ್ತು ನೀಲಿ ಬಣ್ಣದ ಡ್ರೆಸ್ ಗಳನ್ನೂ ಧರಿಸಿದ್ದಾರೆ. ಅಲ್ಲಿ ಟೀಚರ್ ವೀಕ್ಷಣೆ ಮಾಡುತ್ತಿದ್ದಾರೆ.

ಇಲ್ಲಿ ಒಬ್ಬಳು ಚೀಲ ಹಿಡಿದುಕೊಂಡಿದು ಬರುತ್ತಿದ್ದಾಳೆ ಇನ್ನೊಬ್ಬನು ಬೈಕ್ ಮತ್ತು ಇಲ್ಲಿ ಬಿಳಿಯ ಬಿಲ್ಡಿಂಗ್ ಕಾಣಿಸು--

ಅದನ್ನು ಸರಿ ಮಾಡುತ್ತಿದ್ದಾನೆ. ಮತ್ತು ಇನ್ನೊಬ್ಬನು ಎದ್ದು ನಿಂತಿದ್ದಾನೆ. ಅವರೇ ಒಬ್ಬ ಬಗ್ಗಿ ನೋಡುತ್ತಿದ್ದಾನೆ .ನೋಡಲು ಬಹಳ ಸುಂದರ ವಾಗಿದೆ.

ಜನರು ಕೆಲವಂದ್ ಇಷ್ಟು ಜನರು ಹಾಕುತ್ತಿದ್ದಾರೆ. ಇನ್ನು ಕೆಲವರು ನೋಡಿಕೊಳ್ಳುತ್ತ ನಿಂತಿದ್ದಾರೆ. ಇನ್ನು ಹಳದಿ ಕಲರ್ ವು ಚೀಲಗಳನ್ನು ಇಟ್ಟಿದ್ದರೆ ನೋಡಲು ಬಹಳ ಸುಂದರ ವಾಗಿದೆ.

ಬಿಲ್ಡಿಂಗ್ ಮೇಲೆ ಏನೋ ಬರೆದಿದ್ದಾರೆ. ಜನರು ಅದನ್ನು ನೋಡುತ್ತಿದ್ದಾರೆ..ಇಲ್ಲಿ ಸೈಕಲ್ ಗಳಿವೆ ಮತ್ತು ಕೆಲವಂದ್ ಇಷ್ಟು ಜನ ಅದನ್ನು ವೀಕ್ಷಿಸುತ್ತಿದ್ದಾರೆ.